ಎಲ್ಲರು ಜನರು ಹೋಗಿ ಫೋಟೋ ತೆಗೆಸಿಕೊಂಡು ಕಣ್ಣಿನ ರಕ್ತದ ಬಗ್ಗೆ ಜಾಸ್ತಿ ಮಾತಾಡುತ್ತಾರೆ ಇಂದಿನ ಕಾಲದಲ್ಲಿ ಕಲ್ಲಿನ --

ಮನೆ ಕಟ್ಟುವುದು ಬಹಳ ಕಷ್ಟ ಆದ್ರೆ ಮನೆ ಕಟ್ ಮನೆ ಇಲ್ಲಾದ್ರೆ ಈಗಿನ್ ಕಾಲದಲ್ಲಿ ಬಹಳ --

ಅನ್ನು ಕಂಪನಿ ಊಟ ಬಂದಿದೆ ಜಿಯೋ ಕಂಪನಿಯಿಂದ ಬಹಳಷ್ಟು ಉಪಯೋಗವಾಗಿದೆ ಜಿಯೋ ಯಿಂದ ಅದು ಕಡಿಮೆ ರೇಟ್ ಇಂದ ಫುಡ್ --

ಮನೆ ಕಟ್ಟಲು ಕೂಲಿ ಕಾರ್ಮಿಕರು ಬೇಕೆಬೇಕು ಆದ್ರೆ ಅವ್ರು ಇಷ್ಟು ಕಷ್ಟಪಟ್ಟು ಕೆಲ್ಸ್ ವನ್ನು ಮಾಡುತ್ತಾರೆ ಅವರಿಗೆ ದಿನನಿತ್ಯ --